ನೀರು ತುಂಬಾ ಕೆಳ ಮಟ್ಟದಲ್ಲಿ ಕಾಣುತ್ತಿದೆ.

ಮತ್ತು ಒಬ್ಬ ವ್ಯಕ್ತಿಯು ದ್ವಿಚಕ್ರ ವಾಹನ ರಿಪೇರಿ ಮಾಡುವುದು ಒಳಗೆ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಶಾಲೆಯನ್ನು ಹೊರಗಡೆಯಿಂದ ತೆಗೆಯಲಾಗಿದೆ.

ರಸ್ತೆಯ ಒಂದು ಭಾಗದಲ್ಲಿ ಜನರು ಅಂಗಡಿಗಳನ್ನು ಇಟ್ಟಿದ್ದಾರೆ.

ಇವರ ಹಿಂಭಾಗದಲ್ಲಿ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಹಳದಿ ಮತ್ತು ಬಿಳಿ ಹಸಿರು ಬಣ್ಣದ ಹೂಗಳಿಂದ ಅಲಂಕರಿಸಿದ್ದಾರೆ.

ಹುಡುಗಿಯು ಕೆಂಪು ಬಣ್ಣದ ಸೀರೆಯನ್ನು ತೊಟ್ಟು ಒಡವೆಗಳನ್ನು ಹಾಕಿಕೊಂಡು ಫೋಟೋಗೆ ಫೋಸನ್ನು ನೀಡುತ್ತಿದ್ದಾರೆ.

ಇಲ್ಲಿ ಮೂರು ಚಕ್ರದ ಸೈಕಲ್ ಗಾಡಿಗಳನ್ನು ಕಾಣಬಹುದು.

ಈ ಅಂಗಡಿಯ ಮುಂಭಾಗದಲ್ಲಿ ಒಂದು ಮರವನ್ನು ಕಾಣಬಹುದು.

ಎಜ್ ಮೇಲೆ ಅನೇಕ ಜನರನ್ನು ಕಾಣಬಹುದು.

ಮನೆ ಕಟ್ಟಲು ಅದಕ್ಕೆ ಮಾರ್ಕಿಂಗ್ಸ್ ಗಳನ್ನು ಭೂಮಿಯ ಮೇಲೆ ಮಾಡಲಾಗಿದೆ.

ಕೆಂಪು ಬಣ್ಣದ ದೊಡ್ಡ ಕುರ್ಚಿಯೊಂದು ಇಟ್ಟಿದ್ದಾರೆ.

ಹಾಗೂ ಎರಡು ಸ್ಕ್ಯಾನರ್ ಪ್ಲೇಟ್ ಅನ್ನು ಇಡಲಾಗಿದೆ.

ಕೆಲ ಒಂದೊಂದು ಅ ಹುಳ ಬಂದು ತೂತಾಗಿರುವುದು ಕಾಣುತ್ತಿದೆ.

ಸೂರ್ಯ ಮುಳುಗುತ್ತಿರುವ ದೃಶ್ಯ ಕೆರೆಯ ನೀರಿನ ಮೇಲೆ ತಿಳು ಕೆಂಪು ಬಣ್ಣದಲ್ಲಿ ಕಾಣುತ್ತಿದೆ.

ಇದೊಂದು ಬ್ಯಾಂಕಿನ ಒಳಗೆ ಕಾರ್ಯ ನಿರ್ವಹಿಸುತ್ತಿರುವ ದೃಶ್ಯ.

ಟೇಬಲ್ ಮೇಲೆ ಅನೇಕ ಗ್ಲಾಸ್ ಗಳನ್ನು ಜೋಡಿಸಿಟ್ಟಿದ್ದಾರೆ.

ಇಲ್ಲಿ ನಾವು ದೊಡ್ಡದಾದ ಒಂದು ಈಜುಕೊಳವನ್ನು ಕಾಣಬಹುದು.

ಎರಡು ಸ್ಲೈಡ್ಸ್ ಬಿಳಿ ಬಣ್ಣದಾಗಿದೆ ಮತ್ತೊಂದು ನೀಲಿ ಮತ್ತು ಕೆಂಪು ಬಣ್ಣದ ಆಗಿದೆ.

ಈ ವಾಹನವು ಪಿಂಕ್ ಮತ್ತು ಗ್ರೇ ಕಲರ್ ನಿಂದ ಕೂಡಿದೆ.

ಇಲ್ಲಿ ನಾಲ್ಕು ಜನ ಪಾದ್ರಿಗಳು ಕ್ರೀಮ್ ಕಲರ್ ಹಾಗು ಹಳದಿ ಬಣ್ಣದ ಉಡುಪನ್ನು ಧರಿಸಿ ನಿಂತಿದ್ದಾರೆ.

ಇಲ್ಲಿ ರಿಸೆಪ್ಷನ್ ಕೌಂಟರ್ ನಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.